ಮಿನ್ ನಮಿಗ್ ಏನ್ ಏನ್ ಬೇಕ್ ಅದ್ರ್ ಸೌಲಭ್ಯ ಸಿಗತ್ತೆ ಅಹ್ ಮಾಕೋಣಕ್ಕೆ ಇದು ಸಿಗತ್ತೆ ನೋ ಹೆವಿ --

ಇವಗಿನ್ ನಮ ಊರು ಬಸ್ಟ್ ನಮ್ಮೂರು ಬಿರೇಕೊಪ್ಪ ನಮ್ ಬಸ್ ಸ್ಟಾಂಡ್ ಅಲ್ಲಿ ಕರೆಕ್ಟ್ ಟೈಮ್ ಗೆ ಬಸ್ ಬರಂಗಿಲ್ಲಾ ನಾವ್ ಯಾವ್ ಟೈಮ್ ಗ್ ಬರ್ತಿವಿ ಆ ಟೈಮ್ ಗ್ ಬರಂಗಿಲ್ಲಾ ಒಂದೊಂದ್ ಬಸ್ ಸ್ಟಾಪ್ ಕೊಡ್ತಾವೆ ಒಂದೊಂದ್ ಬಸ್ ಸ್ಟಾಪ್ ಕೋಡಂಗಿಲ್ಲಾ ಅಹ್ ನಮ್ ಉರ್ ನಮ್ ಉರ್ ಪುರ ಸಭೆ ಆದ್ರೂ ಕೂಡ ಬಸ್ ಸ್ಟಾಪ್ ಮಾಡಂಗಿಲ್ಲಾ ಇದನ್ನ ಏನೇ ಆಕ್ಷನ್ ತಗೊಂಡ್ರು ಕೂಡ ಆಗ್ತಾ ಇಲ್ಲಾ

ನಾವ್ ಎಲ್ಲಿ ಗಾದ್ರು ಪ್ಲೇಸ್ ಗೆ ಹೋಗ್ಬೇಕು ಅಂತ ಅಂದ್ರೆ ನಾವ್ ಅನ್ಕೊಂ ಯಾವ ಸಮಯದಲ್ಲಿ ಅನ್ಕೊಂತಿವ್ ಆ ಸಮಯದಲ್ಲಿ ಹೋಗಬೋದು ಯಾರಿಗೇನು ಹುಷಾರಿಲ್ಲಾ ಅಂತ ಅಂದ್ರು ಕೂಡ ಆ ಧೈರ್ಯಕ್ಕೆ ಹಂಗೆ ಸಡನ್ಲಿ ಹೋಗಬೋದು ಬೇರೆಕ್ಕೆ ಬೇರೆಯವರನ್ನ ಕೇಳೋ ಅವಶ್ಯಕತೆ ಇರಲ್ಲಾ ಬಸ್ ಗೆ ಕಾಯೋ ಅವಶ್ಯಕತೆ ಇರಲ್ಲಾ

ನಾವು ಬಟ್ಟೆ ಗಳೆಲ್ಲಾ ತಗೊಂಡ್ ಹೋದ್ವಿ ನಮ್ ಬರ್ತಡೇ ಗೆ ಹಬ್ಬ ಹರಿದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ತಗೋಂತೀವಿ ನಾವು ನಮ್ಗೆ ಕಾಟನ್ ಬಟ್ಟೆ ಅಂದ್ರೆ ಬಹಳ ಇಷ್ಟ ಇದು--

ನೂ ಇದು ಚರ್ಚ್ ಗೆಲ್ಲಾ ಹೋಗಿಲ್ಲಾ ಆದ್ರೆ ಅದ್ರ್ ಬಗ್ಗೆ ಎಲ್ಲಾ ಗೊತ್ತು ನಮಿಗೆ ಕ್ರಿಶ್ಚಿಯನ್ಸ್ ಬಹಳ ಅಹ್ ನ ಆ ದೇವ್ರಿಗೆ ಬಹಳ ಬೇಡ್ಕೋತಾರೆ

ನಾವ್ ಎಲ್ಲಾ ಕುರಿಗಳೆಲ್ಲಾ ಸಾಕಿಲ್ಲಾ ಆದ್ರೆ ಅಹ್ ಬೇರೆಯವರಿಗೆ ಆದ್ರೆ ಅದೇ ಜೀವನ ಆಗಿರತ್ತೆ ಅದನ್ನ ಸಾಕಿ ಅಲ್ಲೇ ಮಾರಿ ಅದ್ ಅದ್ರಿಂದ ಜೀವನ--

ನಮಿಗೆ ಎಲ್ಲಾನು ಎಲ್ಲಿಆದ್ರೂ ಹೋಗ್ಬೇಕು ಅಂದ್ರೆ ವೆಹಿಕಲ್ ಗಳಿಗೆ ಬಹಳ ಡೀಸೆಲ್ ಪೆಟ್ರೋಲ್ ಅವೆಲ್ಲಾ ಬಹಳ ಅದಕ್ಕ ವೆಹಿಕಲ್ ಗಳಿಗೆ ಬಹಳ ಮುಖ್ಯ ನಾವ್ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಕೂಡ ಎಲ್ಲಿನ ಪೆಟ್ರೋಲ್ ಅವೆಲ್ಲಾ ಖಾಲಿ ಆಯತು ಅಂದ್ರೆ ಅಲ್ಲ ಅಲ್ಲಿ ಬ್ಯಾಂಕ್ ಪೆಟ್ರೋಲ್ ಬ್ಯಾಂಕ್ ಇರ್ತಾವಲ್ಲಾ ಬಹಳ ಉಪಯೋಗ ಆಗ್ತಾವೆ ಹ್ಮ್

ಒಂದ್ ಒಂದ್ ಸಾರಿ ಎಲ್ಲಾ ಪೆಟ್ರೋಲ್ ರೇಟು ಎಲ್ಲಾ ರೇಟ್ ಆಗತ್ತೆ ಅದ್ರಿಂದ ಸಾರ್ವಜನಿಕರಿಗೆ ಬಹಳ ತೊಂದ್ರೆ--

ಅವೆಲ್ಲಾ ಪ ಜೀವನದಲ್ಲಿ ಬಹಳ ಉಪಯೋಗ ಆಗ್ತ್ವ್ ಅಲ್ಲಿ ನಾವು ಸ್ಪೋರ್ಟ್ಸ್ ಎಲ್ಲಾ ಆಡತಿರತ್ತೀವಿ ಆದರಿಂದ ನಮ್ಮಗೆ ವ್ಯಾಯಾಮ ಆದಂಗೂ ಆಗುತ್ತೆ. ನಮ್ಮ ದೇಹಕ್ಕೆ ಬಹಳ ಉಪಯೋಗನು ಆಗುತ್ತೆ ಅವ್ರ ಅಲ್ಲಿ ಆಟಿಕೆಗಳು ಅಹ್ ಎಲ್ಲಾ--